ಒಂದ್ ಚಿತ್ರದಲ್ಲಿ ಒಂದು ಷೋರೂಮ್ ತೋರಿಸಲಾಗಿದೆ.

ಇದು ಒನ್ ಚಿತ್ರದಲ್ಲಿ ಒಂದು ಮಂದಿರ ತೋರಿಸಲಾಗಿದೆ.

ಮೇಲಿನ ಚಿತ್ರದಲ್ಲಿ ಒಂದು ರೂಮ್ ತೋರ್ಸಲಾಗಿದೆ.

ಹಾಗೆ ಇಲ್ಲಿ ಕುರ್ಲಿಕೆ ಟೇಬಲ್ ಚೇರ್ ಕೂಡ ಇದೆ.

ಮತ್ತು ಅದಕ್ಕೆ ವಾದ ವಿವಾದ ಮಾಡುತಿದ್ದ ಒಬ್ಬ ವ್ಯಕ್ತಿ ಕೈಯನ್ನು ಮೇಲೆ ಹಿಡದಿದ್ದಾನೆ.

ಒಂದು ಆ ನೇಚರಿನ ಚಿತ್ರ ತೋರಿಸಲಾಗಿದೆ.

ಮತ್ತೆ ಇಲ್ಲಿ ಎಲ್ಲರೂ ಕಿಡಕಿ ತೆಳಗಡೆ ಕುಂತಿ ಪಾಠವನ್ನು ಕೇಳುತ್ತಿದ್ದಾರೆ.

ಆ ವ್ಯಕ್ತಿ ನಿಂತು ಒಂದೇ ಕಾರಿಗೆ ನೋಡುತ್ತಿದ್ದಾರೆ.

ಈ ಫಂಕ್ಷನ್ ಹಾಲಿನ ಟೇಬಲ್ಸ್ ಚೇರ್ಸ್ ಕೂಡ ಇಕ್ಕಿದ್ದಾರೆ.

ಆ ಚಿತ್ರದಲ್ಲಿ ಸ್ಪೋರ್ಟ್ಸ್ ಮೈದಾನ ತೋರಿಸಲಾಗಿದೆ.

ಅದೆ ರೀತಿ ಹಿಂದ್ಗಡೆ ಒಂದು ಯೇಸುಕ್ರಿಸ್ತನ ಒಂದು ಮೂರ್ತಿ ಕೂಡ ಇದೆ.

ಮತ್ತೆ ಇಲ್ಲಿ ಮೂಗರ ವ್ಯಕ್ತಿ ಕೂತಿದ್ದಾರೆ ಒಬ್ಬ ವ್ಯಕ್ತಿ ನಿಂತಿ ಏನೋ ಒಂದು ಹೇಳುತ್ತಿದ್ದಾನೆ.

ಅದೇ ರೀತಿಲಿ ಇಲ್ಲಿ ಇಬ್ಬರು ಹುಡುಗರು ಕುಂತಿದ್ದಾರೆ ಎದುರುಗಡೆ.

ಇಲ್ಲಿ ಕೆಲವು ಹಲವಾರು ರೀತಿಯ ಪ್ಲೇಟ್ಸ್ ಇಕ್ಕಿದಾರೆ.

ಈ ಒನ್ ಚಿತ್ರದಲ್ಲಿ ಒಂದು ಹೋಟೆಲ್ ನ ಚಿತ್ರ ತೋರಿಸಲಾಗಿದೆ.

ಪಬ್ಲಿಕ್ ಸ್ಕೂಲ್ ಬೀದರಂತ ಇದೆ ಬೋರ್ಡು ಒಳಗಡೆ ಹೋಗ್ಲಿಕ್ಕೆ ಕೆಲವು ದಾರಿ ಇದೆ.

ಈ ಒಂದ್ ಚಿತ್ರದಲ್ಲಿ ಒಂದು ಶಾಪ್ ತೋರಿಸಲಾಗಿದೆ ಈ ಒಂದು ಬೇಕರಿ ಶಾಪ್ ಇದೆ ಅದೇ ರೀತಿ ಸ್ವೀಟ್ ಹೌಸ್ ಅಂತ ಅದೆ.

ಇಲ್ಲಿ ತ ಎಲ್ಲ ರೀತಿಯ ಸ್ವಿಟ್ಸ್ ಅನ್ನು ತೋರಿಸಲಾಗಿದೆ ಕೇಕು ಅದೇ ರೀತಿಯ ಅನೇಕ್ --

ಅದೇ ರೀತಿ ಇಲ್ಲಿ ಎದುರುಗಡೆ ಒಂದು ಕೇರಂ ಬೋರ್ಡ್ ಕೂಡ ಕಾಣಿಸ್ತಾ ಇದೆ.

ಮತ್ತು ಕೆಲವು ವ್ಯಕ್ತಿ ಮಾರಾಟ ಮಾಡುತ್ತಿದ್ದಾರೆ ಕೆಲವು ವ್ಯಕ್ತಿ ತೆಗೆದುಕೊಳ್ಳುತ್ತಿದ್ದಾರೆ ಮೀನನ್ನು.

ಈ ಒಂದು ಚಿತ್ರದಲ್ಲಿ ಬಂದು ಡ್ಯಾನ್ಸ್ ಕ್ಲಾಸ್ ನಲ್ಲಿ ಚಿತ್ರ ಇದೆ.

ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ನಿಂತು ಫೋಟೋ ವನ್ನು ಕ್ಲಿಕ್ ಮಾಡುತ್ತಾನೆ.

ಮತ್ತೆ ಇಲ್ಲಿ ಕೆಲವು ಆ ಡೆಕೋರೇಟ್ ಕೂಡ ಮಾಡಿದ್ದಾರೆ ಈ ಒಂದು ಕ್ಲಾಸಿಗೆ.